ಇದು ಒಂದು ನೀರಿನ ಕುಣಿಯುವ ನೀರನ್ನು ಕುಡಿಸುವ ಜಾಗ ಇದಾಗಿದೆ.

ಇದು ಒಂದು ಗಿಡಮರಗಳನ್ನು ಸಂಗ್ರಹಿಸಿ ಇಡುವ ಒಂದು ಅಂಗವಾಗಿ ಕಾಣಿಸುತ್ತಿದೆ.

ಇದು ಒಂದು ಅಕುಲ್ ಡಿಜಿಟಲ್ ವಿಡಿಯೊ ಅಂಡ್ ಫೋಟೋಗ್ರಪಿ ಯ ದುಃಖಾನ ಕಾಣಿಸುತಿದೆ.

ಇಲ್ಲಿ ಒಂದು ಒಂದು ಬೋಟ್ ಅಥವಾ ಹಡಗು ಕಾಣಿಸುತ್ತಿ--

ಪಿಲ್ಲರ್ ಗಳು ಕಾಣಿಸುತ್ತಿವೆ ಗೋಡೆಗಳು ಕಾಣಿಸುತ್ತಿವೆ.

ಗಾಡಿಗಳು ನಿಂತಿವೆ ಒಂದು ಕಟ್ಟಿ ಕಾಣಿಸುತಿದೆ.